ಒಂದು ಟಿ_ವಿ ಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಒಟ್ಟಾರೆಯಾಗಿ ಈ ದೃಶ್ಯವನ್ನು ನೋಡಲು ತುಂಬ ಸುಂದರವಾಗಿದೆ.

ಇದು ಒಂದು ಜಿಮ್ಮಿನ ದೃಶ್ಯವಾಗಿದೆ ಇಲ್ಲಿ ಒಬ್ಬ ವ್ಯಕ್ತಿ ಜಿಮ್ ಮಾಡುತ್ತಿರುವುದನ್ನು ನಾವು ಕಾಣುತ್ತೇವೆ ಇದರ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ.

ಇದು ಒಂದು ಯೋಗಾಸನ ಮಾಡುವ ಸ್ಥಳವಾಗಿದೆ ಇದರ ಮೇಲ್ಭಾಗದಲ್ಲಿ ಸ್ವೇಟ್ ಇಸ್ ಫ್ಯಾಟ್ ಕ್ಯರಿಂಗ್ ಎಂದು ಬರೆದಿದ್ದಾರೆ.

ಇದು ನೋಡಲು ತುಂಬ ಅಘೋರವಾಗಿದೆ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಪಾರ್ಕಿನ ಮುಂಭಾಗದ ದೃಶ್ಯವಾಗಿದೆ.

ಇಲ್ಲಿ ಒಬ್ಬ ಹುಡುಗನು ಒಳಗಡೆ ಇರುವ ಹೂಗಳಿಗೆ ನೀರನ್ನು ಬಿಡುತ್ತಿದ್ದಾನೆ.

ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ ಇವರ ಕೆಳಭಾಗದಲ್ಲಿ ಮ್ಯಾಟನ್ನು ಅಳವಡಿಸಿದ್ದಾರೆ.

ಇದರ ಮೇಲ್ಭಾಗದಲ್ಲಿ ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಎಂದು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ.

ಇದರ ಮೇಲ್ಭಾಗದಲ್ಲಿ ಒಂದು ತಗಡಿನ ಶೆಡ್ಡನು ನಾವು ಕಾಣುತ್ತೇವೆ.

ಇಲ್ಲಿ ಸೋಫಾ ಗಳು ಕುರ್ಚಿಗಳು ಟೇಬಲ್ ಗಳನ ಅಳವಡಿಸಿದ್ದಾರೆ.

ಮೆಲ್ಬಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಫ್ಯಾನನ್ನು ಅಳವಡಿಸಿದ್ದಾರೆ ಎಂದು ನಾವು ಹೇಳಬಹುದು ಇಲ್ಲಿ ಒಂದು ದೇವರ ಮೂರ್ತಿ ಇದೆ.

ಇಲ್ಲಿ ಚರ್ಚ್ ನಲ್ಲಿ ಪೂಜೆ ಮಾಡುತ್ತಿರುವದನ್ನು ನಾವು ಕಾಣುತ್ತೆವೆ.

ಇದರ ಮೇಲ್ಬಾಗದಲ್ಲಿ ಲೈಟ್ಟಿಂಗ್ ವ್ಯವಸ್ಥೆ ಬಲೂನ್ ಗಳನ್ನು ಮತ್ತು ಸ್ಟಾರ್ ಗಳನ್ನು ಅಂಟಿಸಿದ್ದಾರೆ ಹಾಗೂ ಫ್ಯಾನ್ ಗಳನ್ನು ಸಹ ಅಳವಡಿಸಿದ್ದಾರೆ.

ಇದು ನೋಡಲು ತುಂಬ ಸುಂದರವಾಗಿದೆ ಇದು ಹಚ್ಚ ಹಸಿರಿನ ಹುಲ್ಲುಗಾವಲು ಪ್ರದೇಶದಲ್ಲಿ ಕಂಡು ಬರುತ್ತದೆ ಎಂದು ನಮಗೆ ತಿಳಿದಿದೆ.

ಇದು ಒಂದು ಫಂಕ್ಷನ್ ಹಾಲ್ ನ ಚಿತ್ರಣವಾಗಿದೆ ಇಲ್ಲಿ ಒಂದು ದೊಡ್ಡದಾದ ಹಾಲನ್ನು ಕಾಣಬಹುದಾಗಿದೆ.

ಇದರ ಮೆಲ್ಭಾಗದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಎಂದು ಕನ್ನಡದಲ್ಲಿ ಬರದಿದ್ದಾರೆ.

ಇದು ಒಂದು ಮನೆ ಕಟ್ಟುತ್ತಿರುವ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಹಲವಾರು ವ್ಯಕ್ತಿಗಳು ಮನೆಯನ್ನು ಕಟ್ಟುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಆ ಅಂಗಡಿಯ ಒಳಗಡೆ ಹಲವಾರು ಸಾಮಾನುಗಳನ್ನು ಸಿಗಿ ಆಕಿದಾರೆ.

ಇದು ಒಂದು ಮೆಟ್ಟಿನ ರೀತಿಯ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಆ ವ್ಯಕ್ತಿ ಹಿಂಭಾಗದಲ್ಲಿ ಹೂವಿನ ಹಾರದ ಒಂದು ಪರದೆಯನ್ನು ನಾವು ಕಾಣುತ್ತೇವೆ.

ಇದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಗಿಡಮರಗಳು ಹಾಗೂ ದೊಡ್ಡ ದೊಡ್ಡದಾದ ಗುಡ್ಡದ ಕಲ್ಲುಗಳು ಇವೆ ಎಂದು ನಾವು ಹೇಳಬಹುದಾಗಿದೆ.

ಇದು ಒಂದು ಸ್ವಿಮ್ಮಿಂಗ್ ಪೂಲ್ ನ ಚಿತ್ರಣವಾಗಿದೆ.

ಇದರಲ್ಲಿ ನೀರು ನೋಡಲು ತುಂಬಾ ಸುಂದರವಾಗಿದೆ.

ಇದರ ಬಾಜು ಅಚ್ಚ ಹಸಿರಿನ ಹುಲ್ಲುಗಾವಲು ಪ್ರದೇಶ ಇದೆ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಟಾರ್ಲಿ ಯ ದೃಶ್ಯವಾಗಿದೆ ಇಲ್ಲಿ ಒಂದು ಕೇಸರಿ ಬಣ್ಣದ ಟಾರ್ಲಿ ಅನ್ನು ನಾವು ಕಾಣುತ್ತೇವೆ.

ಇದು ನೀಲಿ ಬಸ್ ಆಗಿದೆ ಇದರ ಹಿಂಭಾಗದಲ್ಲಿ ಮತ್ತು ದೊಡ್ಡ ದೊಡ್ಡದಾದ ಗಿಡ ಮರಗಳಿವೆ.

ಇದರಲ್ಲಿ ಒಂದು ರಸ್ತೆಯನ್ನು ನಾವು ಕಾಣುತ್ತೇವೆ ಇದು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಬ್ಯೂಟಿ ಪಾರ್ಲರ್ ಅಂಗಡಿಯ ಮುಂಭಾಗದ ದೃಶ್ಯವಾಗಿದೆ.